ಇದೊಂಥರ ದೇವಸ್ಥಾನ ಇದ್ದ ಹಾಗ್ ಕಾಣಿಸ್ತದೆ ಮತ್ತೆ ಇದರ ಎದುರಲ್ಲಿ ಸ್ಥಂಬ ದೇವಸ್ಥಾನದ ಎದುರಲ್ಲಿ ಒಂದು ಸ್ಥಂಬ ಇರುತ್ತಲ್ಲ ಅದರ ತರ ಕಾಣಿಸ್ತದೆ ಸೋ ಇದೊಂದು ದೇವಸ್ಥಾನ ಇರ್ಬಹುದು.

ಇದು ಒಂದು ಕಾಂಪ್ಲೆಕ್ಸ್ ಫೋಟೋ ಇದರಲ್ಲಿ ಜಿಮ್ ಇದೆ ಮತ್ತೆ ಕ್ಲಿನಿಕ್ ಎಲ್ಲ ಇದೆ ಹೋಮಿಯೋಪತಿ ಕ್ಲಿನಿಕ್ ಮತ್ತೆ ಜ್ಯೋತಿಶ್ಯಿಗಳಿದಾರೆ ಇದೆಲ್ಲ ಇದೆ ಇದೊಂತರಾ ಕಾಂಪ್ಲೆಕ್ಸ್ ದ ಶಾಲಿಮರ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಮತ್ತೆ ಅಂಬಿಕಾ ಡ್ರೈವಿಂಗ್ ಸ್ಕೂಲ್ ಎಲ್ಲ ಇದೆ.

ಇದೆಲ್ಲ ಇದು ಮಣ್ಣಲ್ ಮೂರ್ತಿ ಎಲ್ಲ ಮಾಡ್ತಿರೋ ಥರ ಅಂದರೆ ಮಡಕೆ.

ಅಲ್ಲಿ ಒಬ್ಬರು ಜನ ಕೂತಿದ್ದಾರೆ ಮತ್ತೆ ತುಂಬ ಮೀನೆಲ್ಲ ಹಾಕಿದಾರೆ ರಾಶಿ ಹಾಕಿದಾರೆ. ಮೀನ್ ಮಾರ್--

ಇದ್ಯಾವ್ದೋ ಒಂದು ದೇವಸ್ಥನದ ಎದುರು ಗಡೆ ಫ್ ಪ್ಲೇ ಫೋಟೋ ಇದು ಅಂದರೆ ದೇವರ ಮೂರ್ತಿ ಕಾಣ್ತಿದೆ ಮತ್ತೆ ಜನರೆಲ್ಲ ಒಳ್ಗ್ಹೋಗ್ತಿರೋದು ಕಾಣಿಸ್ತಿದೆ ಇದು ಯಾವ್ದೊ ಒಂದು ದೇವಸ್ಥಾನ. ಹಳೇದಾಗಿರೋ ಥರ--

ಇದೊಂದು ಜನಜಂಗುಳಿ ಇರುವ ಪ್ರದೇಶ ಥರ ಅನಿಸ್ತಿದೆ ಆಟೋ ಗಳು ಕಾಣಿಸ್ತಿದೆ ಮತ್ತೆ ಜನರು ಕಾಣಿಸ್ತಿದ್ದಾರೆ.

ಅಪಾರ್ಟ್ಮೆಂಟಿನ ಹಿಂದೆ ರೋಡಿದೆ ತುಂಬ ಕಾರು ಓಡ್ತಿರೋದನ್ನ ನೋಡ್ಬಹುದು ಮತ್ತೆ ಮೌರಿಷ್ಕ ಪ್ಯಾಲೇಸ್ ಅಂತ ಬರ್ದೆರಿದೋನ್ನ ನಾವು ಇಲ್ಲಿ ನೋಡ್ಬಹುದು ಮತ್ತೆ ಗಿಡಗಳಿದೆ ತುಂಬ ಗಿಡ ಇದೆ ಮತ್ತೆ ಬಾಲ್ಕನಿ ಎಲ್ಲ ಕಾಣಿಸ್--